ಆಹ್ಹ್ ನೋಡ್ ಗುರು ಗ್ಯಾರೇಜು ರೆಡ್ ಕಾರ್ ಬೇರೆ ನಿಂತಿದೆ. ಏನೋ ಸಕ್ಕತ್ ಆಗಿ ಮೇಶಿನರಿ ಎಲ್ಲ ಇಟ್ಟು ಕಾರ್ನೆಲ್ಲ ನೇತಾಕಿದರೆ ಸಕ್ಕತಾಗಿ ರಿಪೇರಿ ಮಾಡತಂತೆ ಕಾಣ್ಸುತ್ತೆ ಗುರು ನಮ್ಮನೆ ಪಕ್ಕದಲ್ಲೂ ಒಂದ್ ಗ್ಯಾರೇಜ್ ಇದೆ.

ಕಾನ್ಸೆಷನ್ ಕೂಡ ಮಾಡಿದ್ರು ಗುರು ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ತಕೊಂಬಿಟ್ರು. ನಮ್ಮೂರ್ ಕಡೆಯವರು ಅಂತ ಪರಿಚಯ ಇದ್ದವನು ಗುರು ಅವನು ನಮ್ಮೂರು ನವನೇ ಅಲ್ಲೋಗ್ ಒಂದ್ ಹತ್ತು ವರ್ಷ ಆಗಿತ್ತಂತೆ ಹಳೆ ಪರಿಚಯ ಎಲ್ಲ ಹೇಳ್ಕೊಂಡ್ ಹೋದ್ರು --

ನಮ್ಮೂರ್ ಹತ್ರ ನು ಒಂದ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಬ್ರೋ ಎಸ್ಟ್ ಸಕ್ಕತಾಗಿದೆ ಸಿಕ್ಕಾಪಟ್ಟೆ ಜನ ಬರ್ತರೆ ಒಳ್ಳೆ ವ್ಯೂ ಪಾಯಿಂಟ್ ಕೆಳಗಡೆ ಎಲ್ಲ ತುಂಬ ಬ್ಯಾಕ್ ವಾಟರ್ಸ್ ನಿಂತಿದೆ--

ಅಲ್ಲೆಲ್ಲಾ ಬೋಟಿಂಗ್ ಗೀಟಿಂಗ್ ಎಲ್ಲ ಇದೆ ವೀಕೆಂಡ್ಸ್ ಬಂತಂದ್ರೆ ಬೋಟಿಂಗ್ ಮಾಡೋಕೆ ತುಂಬ ಜನ ಬರ್ತರೆ. ಸಕ್ಕತಾಗಿ ಇರುಥೆ ಲೈಫ್ ಜಾಕೆಟ್ ಗೀಕೆಟ್ ಎಲ್ಲ ಕೊಡತಾರೆ ಸಕ್ಕತ್ ಸೇಫ್ಟಿ ಇರುತ್ತೆ ಎಲ್ಲ--

ಈಗೆಲ್ಲ ಟ್ರೆಂಡ್ ಅಂದ್ರೆ ಸಿಕ್ಸ್ ಪ್ಯಾಕು ಪಿ ಕ್ಸ್ ಪ್ಯಾಕು ಮಾಡ್ಕೊಂಡ್ ಬಾಡಿ ಗೀಡಿ ಎಲ್ಲ ಸಕ್ಕತಾಗಿ ಎರಡು ಗುಂಡಿ ಬೀಚ್ ಕೊಂಡು ಓಡಾಡತ ಇದ್ರೆ ಹುಡ್ಗಿರೆಲ್ಲ ಹಂಗೆ ಫಿದಾ--

ಸಿಮೆಂಟ್ ಕೆಲಸ ಗಾಡಿ ಎಲ್ಲ ತುಂಬ ಸಕ್ಕತಾಗಿ ಇರುಥೆ ದೊಡ್ಡ್ ದೊಡ್ಡ್ ಮಶಿನರಿಸ್ ಎಲ್ಲ ಇರುತ್ತೆ ಅದೆಲ್ಲ --

ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡ್ತಾ ಇರ್ತರೆ ಅಂಕಲ್ ಆಂಟಿಸ್ ಎಲ್ಲ ಹುಡುಗ್ರು ಹುಡಿಗಿರು ಅಂತೂ ಅವ್ರು ಇವ್ರು ಹಿಂದೆ ಎಲ್ಲ ಸುತಾಡ್ಕೊಂಡು ಅರಾಮ್ಸ್ಸೇ ಓಡಾಡತಾ ಇರ್ತ--.

ಚಿಕ್ಕ್ ಮಕ್ಲಿಗಂತೂ ವಾಟರ್ ಗೇಮ್ಸ್ ಅಂದ್ರೆ ತುಂಬ ಇಷ್ಟ ಅಲ್ಲೆಲ್ಲ ಹೋಗ್ತಾ ಇರ್ತರೆ ವೀಕೆಂಡ್ಸ್ ಎಲ್ಲ ಬಂದ್ಬಿಡ್ತು ಅಂದ್ರೆ--

ಬೇರೆಯವ್ರಿಗೆಲ್ಲ ಏನು ಗೊತಾಗೋದಿಲ್ಲ ಎಸ್ಟ್ ಈಜಿ ಕ್ಯಾಚ್ ಎಲ್ಲ ಬಿಡ್ಕೊಂಡು ಸಿಕ್ಕಾಪಟ್ಟೆ ಬೈತಾ ಇರ್ತರೆ ಅದ್ ನೋಡೋಕೆ ತುಂಬ ಬೇಜಾರ್ ಆಗು --